ಇದರಲ್ಲಿ ಐದು ಪಿಂಗಾಣಿ ವಸ್ತುಗಳಿವೆ ಇದರಲ್ಲಿ ಕೆಂಪು ನೀಲಿ ಗುಲಾಬೆ ಬೂದು ಹಾಗೂ ಹಸಿರು ಬಣ್ಣದ--

ಈ ಒಂದು ಚಿತ್ರದಲ್ಲಿ ಒಂದು ಕಛೇರಿ ಇದೆ ಈ ಕಛೇರಿಗೆ ಶ್ರೀ ಮಹಾಜನ ಸಭಾ ಶ್ರೀ ರಾಮಮಂದಿರ ಎಂದು ನಾಮಫಲಕವನ್ನು ಹಾಕಲಾಗಿದೆ.

ಈ ಒಂದು ಚಿತ್ರದಲ್ಲಿ ಸಕಾಗಲ್ಲಿ ಸಾರಿಗೆ ಸೌಲಭ್ಯ ಕೇಂದ್ರ‌ ಎಂಬ ಒಂದು ಕಛೇರಿ ಇದೆ ಇದರ ಕೆಳಭಾಗದಲ್ಲಿ.

ಚಂದನ ಸಂಪನ್ಮೂಲ ಕೇಂದ್ರ ಎಂದು ಕನ್ನಡದಲ್ಲಿ ಹಾಗೂ ಚಂದನ ರಿಸೋರ್ಸ್‌ ಸೆಂಟರ್‌ ಎಂದು ಇಂಗ್ಲೀಷ್‌ ನಲ್ಲಿ ಬರೆದಿದ್ದಾರೆ.

ಈ ಒಂದು ಚಿತ್ರದಲ್ಲಿ ದವಾಕಾನೇ ಇದೆ ಇದಕ್ಕೆ ಅನ್ನಪೂರ್ಣ ಆರ್ಥೋಪೆಡಿಕ್‌ ಸ್ಪೆಷಾಲಿಟಿ ಹಾಸ್ಪಿಟಲ್ ಎಂದು ಬರೆಸಲಾಗಿದೆ.

ಮುಂಭಾಗದಲ್ಲಿ ಕಾರು ಹಾಗೂ ಬೈಕ್‌ ಗಳನ್ನು ನಿಲ್ಲಿಸಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಪುರುಷರ ಪಾರ್ಲರ್ ಇದೆ ಇದಕ್ಕೆ ಸ್ಟೈಲಿಶ್ ಮೆನ್ಸ್ ಪಾರ್ಲರ್ ಎಂದು --